ಆ ಮೈಕ್ಲಿ ಒಬರು ಸಾಬರು ಒಳಗಡೆ ಕುತ್ಕೊಂಡು ಮೈಕ್ಲಿ ಹೇಳದ್ರೆ ಅದು ಇಡೀ ಊರಿಗೆ ಕೇಳೋತರ ಇರ್ತದೆ ಮೈಕ್ ಜೋರಾಗಿ ಬರ್ತದ .ಸೌಂಡ್ ಮೈಕ್ ಹಾಕೋದ್ರಿಂದ ಅದು ಕರೆಕ್ಟ್ ಟೈಮ್ ಮೈಂಟೆನನ್ಸ್ ಮಾಡ್ತಾರೆ. ಅವಾಗ ಟೈಮ್ ಇಷ್ಟೇ ಅಗೆದ ಅಂತ ಎಲ್ಲರಿಗೂ ಗೊತ್ತಾಯ್ತದ.

ಥೀಯೇಟರ್ ಇದು ಎಲ್ಲ ತರದ ಜನಗಳು ಬರ್ತಾರಾ ಇದರಲ್ಲಿ--

ಕಾವೇರಿ ನದಿ ಇಂದ ನೀರು ಬಿಟ್ಟಾಗ ಗದ್ಗಳಿಗೆ ಎಲ್ಲ ನೀರು ಹಾಯ್ಸ್ ಬೋದು.

ಚಿಕ್ದು ಟೆಂಟ್ ನೋಡೋಕ್ ಚನ್ನಗದ ಇತರದ್ರಲ್ ಎಲ್ಲ ಮಳಿಕೊಳೋಕ್ ಚನ್ನಾಗ್ ಇರುತ್ತ.

ಅಂದ್ರೆ ಟೆಂಟ್ ಚಿಕ್ಕದಾಗಿ ಇರುತ್ತೆ ದೊಡ್ಡದಾಗಿ ಇರಲ್ಲ.

ಫಸ್ಟ್ ಏಡ್ ಕೊಡ್ತವ್ರ ಈ ರೀತಿ ಎಲ್ಲ ಆಟ ಆಡ್ಬೇಕ್ ಆದ್ರೆ ಆಗದು ಸಹಜ.